ಇಲ್ಲಿ ಒಂದು ಫುನ್ಕ್ಷನ್ ಇಡೀ ಬಹಳಷ್ಟು ಸುಂದರ ಮಾಡಿದ್ದಾರೆ ಒಂದು ಚೇರ್ ಇದು ಟೇಬಲ್ ಇದು ಮತ್ತು ಮಂದಿ ನಿಂತಿದ್ದಾರೆ ಬಹಳಷ್ಟು ಸುಂದರ ಮಾಡಿದ್ದಾರೆ

ಇಲ್ಲಿ ಅಡುಗೆಯನ್ನು ಮಾಡುತಿದ್ದರೆ ಮತ್ತು ಕಲರ್ ಹಾಗು ಕಲರ್ ಹೆಸರು ಕೆಂಪು ಹಳದಿ ಬಿಳಿ ಕಲರ್

ಮತ್ತು ಸುತ್ತಲು ಗಿಡಮರ ಇದೆ ಮತ್ತು ಲೈಟ್ ಕೆಂಪು ಲೈಟ್ ಬಿಳಿ ಲೈಟ್ ಹಳದಿ ಲೈಟ್ ಸು ಸು-ಸು - ತುಂಬಾ ಸುಂದರ ಮಾಡಿದ್ದಾ--

ಇಲ್ಲಿ ಬಹಳಷ್ಟು ಸುಂದರ ಮಾಡಿದ್ದಾರೆ ಅಕ್ಕ ಪಕ್ಕದಲ್ಲಿ ದೇವಸ್ಥಾನ ಇದೆ ಮತ್ತು ಗೇಟ್ ಹಾಕಿದ್ದಾರೆ ಬಹಳಷ್ಟು ಅದ್ಭುತವಾಗಿದೆ.

ಇಲ್ಲಿ ಬಹಳಷ್ಟು ಸುಂದರವಾಗಿದೆ ಫ್ಯಾನ್ ಹಾಕಿದ್ದಾರೆ ಲೈಟ್ ಹಾಕಿದ್ದಾರೆ ಮತ್ತು ಔಷದಿ ಹಾಕಿದ್ದಾರೆ ಮತ್ತು ಎಲ್ಲ ಇದೆ ಕತ್ತರಿ ಇದೆ ಪೆನ್ ಇದೆ

ದು ಕೆಳಗಿರುವುದು ಮಂದಿಗಳು ಬಹಳಷ್ಟು ಓಡಾಡುತಾರೆ ಮತ್ತು ಚೆನ್ನಾಗಿ ಮಾಡಿದ್ದಾರೆ ಇದು ಬಹಳಷ್ಟು ಸುಂದರ ಮಾಡಿದ್ದಾರೆ.

ಇಲ್ಲಿ ಜೋಕಾಲಿ ಇದೆ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ ಹುಲ್ಲುಗಳು ಬಹಳಷ್ಟು ಇದೆ ಮತ್ತು ಸುತ್ತಲೂ ಗಿಡ-ಮರ ಇದೆ ಒಬ್ಬ ವ್ಯಕ್ತಿ ಕುತ್ತಿದ್ದಾನೆ

ಮೂರು ಅಂತಸನ ಭವನ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಜೆ.ಸಿ.ಬಿ ಈ ಕಡೆ ನಿಂತಿದೆ ಮತ್ತು ಸೈಕಲ್ಲು ನಿಂತಿದೆ.